ಇದು ಒಂದು ಬುಕ್ ಸ್ಟಾಲ್ ಇದೆ.

ಇಲ್ಲಿ ಕಲರ್ ಕಲರ್ ಆದಂತಹ ಬಟ್ಟೆಗಳನ್ನು ಕಾನಸ್ತಾ ಇದೆ.

ಕಲರ್ ಕಲರ್ ಆದಂತ ಒಂದು ಚೇರ್ ನಲ್ಲಿ ಟವೆಲ್ ಹಾಕಿ.

ಟ್ಯೂಬಾ ಕಲೆಕ್ಷನ್ ಅಂತ ಬಟ್ಟೆಗಳನ್ನ ಕಾಣಿಸ್ತಾ ಇದೆ ಚಿಕ್ಕ ಮಕ್ಕಳ ಬಟ್ಟೆಗಳೆಲ್ಲ ಕಾಣಿಸ್ತಾ ಇದೆ.